ಇದು ಒಂದು ಮೇಲಿನ ಮಾರ್ಕೆಟ್ ಆಗಿದೆ ಇಲ್ಲಿ ಒಂದೇ ರೀತಿಯ ಮೀನುಗಳನ್ನು ಒಂದೊಂದು ತಟ್ಟೆಯಲ್ಲಿ ಹಾಕಿ ಇಟ್ಟಿದ್ದಾರೆ ಇವು ತುಂಬಾ ಆಕರ್ಷಣೀಯವಾಗಿವೆ.

ಇದು ಒಂದು ದಾರಿಯಾಗಿದೆ ಇದರ ಸುತ್ತಮುತ್ತ ದೊಡ್ಡದೊಡ್ಡ ಗಿಡಗಳಿವೆ. ಕಲ್--

ಇಲ್ಲಿ ನೀಟಾ ಗಿ ಹೊಂದಿಸಿದ್ದಾರೆ.